ಚಿತ್ರದುರ್ಗಾ ಕೋಟೆ ರೀತಿಯಲ್ಲಿ ಕಾಣುತ್ತಿದೆ. ಕಲ್ಲಿನ ಕೋಟೆ ಕೆಳಗೆ ಹಸಿರು ಅಹ್ ಹುಲುಗಳು ಇಲ್ಲಿ ಕೊಡಿದೆ ತುಂಬಾ ನೂಡಲು ಚೆನ್ನಾಗಿ ಕಾಣಿಸುತ್ತಿದೆ. ಹಸಿರು ಕಲ್ಲಿನ ಕೋಟೆಗಳು ಇದು ಕಲ್ಲು ಕೋಟೆ ಚಿತ್ರದುರ್ಗಾ ರೀತಿಯಲ್ಲಿ ಕಾಣಿಸುತ್ತದೆ ತುಂಬಾ ಚನ್ನಾಗಿ--

ಒಂದು ಅಹ್ ಮೆಟ್ಟಿಲುಗಳಿಂದ ಕುಡಿದ ಮತ್ತು ಹಸಿರು ಸಸ್ಯಗಳು ಇವೆ ಮತ್ತು ಗೋಡೆ ರೀತಿ ಕಾಣುತ್ತಿದೆ ನೂಡಲು ತುಂಬಾ ಚೆನ್ನಗಿದೆ ತುಂಬಾ ನೂಡಲು ಸೊಂದ್ರ್ಯಕರ ವಾಗಿದೆ